ಹಾಗು ಎಲ್ಲಾ ವ್ಯಕ್ತಿಗಳು ಬಿಳಿ ಅಂಗಿ ಮತ್ತು ತಲೆಗೆ ಟೋಪಿಗಳನ್ನು ಧರಿಸಿರುವುದನ್ನು ಕಾಣಬಹುದು.

ಇಲ್ಲಿ ಅನೇಕ ರೀತಿಯ ಗಿಡ ಮರಗಳನ್ನು ಕಾಣಬಹುದು.

ಇದೊಂದು ಬೇಕರಿಯಾಗಿ ಕಾಣುತ್ತಿದೆ ಇಲ್ಲಿ ಮೂರು ಜನ ಖರೀದಿಸುವ ವ್ಯಕ್ತಿಗಳನ್ನು ಕಾಣಬಹುದು.

ಕೂಟರ್ ನಲ್ಲಿ ಇಬ್ಬರು ಹೋಗುತ್ತಿರುವುದನ್ನು ಕಾಣಬಹುದಾಗಿದೆ.

ಚಿಕ್ಕ ಮಕ್ಕಳು ಆಟವಾಡುವಂತಹ ನೀಲಿ ಬಣ್ಣದ ಕಾರನ್ನು ಕಾಣಬಹುದು.

ಬಿಳಿ ಬಣ್ಣದಿಂದ ಕಟ್ಟಡಕ್ಕೆ ಪೇಂಟ್ ಹೊಡೆದಿರುವುದನ್ನು ಕಾಣಬಹುದು.

ಇಲ್ಲಿ ಹಾರು ಜನ ವ್ಯಕ್ತಿಗಳು ಕೆಲಸ ಮಾಡುದನ್ನು ಕಾಣಬಹುದಾಗಿದೆ

ಬಿಳಿ ಬಣ್ಣವನ್ನು ಹೊಂದಿರುವಂತಹ ಬಸ್ಸ್ ಅನ್ನು ಸಹ ಕಾಣಬಹುದು.

ಇಲ್ಲಿ ಹತ್ತು ಜನ ವ್ಯಕ್ತಿಗಳು ಯೋಗಾಸನಗಳನ್ನು ಮಾಡುವುದನ್ನು ಕಾಣಬಹುದು.

ನೆಲಕ್ಕೆ ಕೆಂಪು ಬಣ್ಣದ ಕಾರ್ಪೆಟ್ ಗಳನ್ನು ಉಪಯೋಗಿಸಿರುವುದು ಕಾಣಬಹುದು.

ಹಾಗು ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿ ನಿಂತಿರುವುದನ್ನು ಕಾಣಬಹುದು.

ಇಲ್ಲಿ ಆರು ಜನ ವ್ಯಕ್ತಿಗಳು ಇದ್ದಾರೆ.

ಇಲ್ಲಿ ಅನೇಕ ಮಹಿಳೆಯರು ಹಾಗು ಪುರುಷರನ್ನು ಕಾಣಬಹುದು.

ಹಾಗು ವಿಶೇಷಗಳನ್ನು ಮಾಡುವಂತಹ ಒಂದು ಸಮುದಾಯ ಭವನವಾಗಿ ಕಾಣುತ್ತಿದೆ.

ಇದೊಂದು ದೊಡ್ಡ ಮಟ್ಟದ ಮಾಲ್ ಹಾಗಿ ಕಾಣುತ್ತಿದೆ ಈ ಕಟ್ಟಡಕ್ಕೆ ಬಿಳಿ ಬಣ್ಣವನ್ನು ಹಚ್ಚಿದ್ದಾರೆ.

ಪಕ್ಕದಲ್ಲಿಯೇ ಬಿಳಿ ಮತ್ತು ಕಪ್ಪು ಬಣ್ಣ ಹೊಂದಿರುವಂತಹ ರೇಲಿ ಗೆ ಸಿಗ್ನಲ್ ನೀಡುವಂತಹ ಕಂಬವನ್ನು ಕಾಣಬಹುದು.

ವಿವಿಧ ಬಣ್ಣವನ್ನು ಹೊಂದಿರುವಂತಹ ಕಾರುಗಳನ್ನು ಕಾಣಬಹುದು.

ಇಲ್ಲಿ ಕಬ್ಬಿಣದ ಸೀಟ್ ಗಳಿಂದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ.